ಈ ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇವು ಒಂದು ಗೊಬ್ಬರದ ಅಂಗಡಿಯಾಗಿದೆ.

ಈ ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇದು ಒಂದು ಮದುವೆ ಸಮಾರಂಭವಾಗಿದೆ.

ಆ ಬೋಟ್ ನ ಮೇಲೆ ಎರಡು ಚಿಕ್ಕ ಫ್ಯಾನ್ ಗಳು ಕಾಣುತ್ತಿವೆ.

ಅಲ್ಲಿ ಕಾಣಿಸಿರುವ ಹಾಗೆ ಇಲ್ಲಿ ಗಿಳಿ ಮರಿಗಳು ಇವೆ.

ಇವೆ ಇವಕ್ಕೆ ತಿನ್ನಲು ಕಾಳು ಹಾಕಿದ್ದಾರೆ.

ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇಲ್ಲಿ ಒಬ್ಬ ಮಹಿಳೆ ಭಾಷಣ ಮಾಡುತ್ತಿದ್ದಾಳೆ.

ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ದಳಂಬ್ರೆ ಹಣ್ಣು ಹಲವಾರು ರೀತಿ ಹಣ್ಣುಗಳು ಕಾಣುತ್ತಿವೆ.

ಪಾರ್ಕ್ ಅಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಕಾಣುತ್ತಿವೆ.